ಈ ಚಿತ್ರದಲ್ಲಿ ಕಾಣುತ್ತಿರುವುದು ಇದೊಂದು ಆಟದ ಮೈದಾನ. ದೂರದಲ್ಲಿ ಸೂರ್ಯಸ್ತ ಆಗುತ್ತಿರುವುದನ್ನು ನೋಡಿದ್ದೇವೆ. ಈ ಚಿತ್ರವನ್ನು ಸಂಜೆ ವೇಳೆ ತೆಗೆದಿರಬಹುದು.

ಇವರನ್ನು ಹೂವಿನಿಂದ ಇವರ ಕೊರಳನ್ನು ಹೂವಿನಿಂದ ಅಲಂಕಾರಗೊಳಿಸಿದ್ದಾರೆ ಹಾಗೆ ಮುಂದೆ ಮೂರು ಪುಷ್ಪಗುಚ್ಛಗಳನ್ನು ಸಹ ಇಟ್ಟಿದ್ದಾರೆ.

ಬೂಸ್ಟ್ ಹಾರ್ಲಿಸ್ ಶೀಟ್ ಹಾಕಿದ್ರೇಯೇ ಹಾಗೆ ಆಲಿ